ಈ ಚಿತ್ರದಲ್ಲಿ ಒಂದು ಬಸ್ ನಿಲ್ದಾಣ ಕಂಡು ಬರ್ತಿದೆ.

ಒಂದು ಕೆಂಪು ಬಣ್ಣದ ಬಸ್ಸು ಮತ್ತು ಹಸಿರು ಬಣ್ಣದ ಬಸ್ ಗಳಿವೆ.

ಕೆಂಪು ಬಟನ್ ಅನ್ನು ಸ್ಟಾಪ್ ಮಾಡಕ್ಕ ಮತ್ತು ಹಸಿರು ಬಣ್ಣ ನನ್ನು ಇಂಜಿನ್ ಅನ್ನು ಸ್ಟಾರ್ಟ್ ಮಾಡಕ್ ಯೂಸ್ ಮಾಡ್ತಾರಾ --

ಕೆಂಪು ಮತ್ತು ಬಿಳಿಯ ಬಣ್ಣದ ಬಲೂನ್ ಇಂದ ಅಲಂಕರಿಸಿದ್ದಾರೆ ಮತ್ತು ಹಳಿದು ಹಳದಿ ಬಣ್ಣದ ಸ್ಮೈಲಿ ಗಳನ್ನು ಆಂಟಿಸಿದ್ದಾರೆ ಒ--

ಮತ್ತು ಒಂದು ಆಟೋ ಇದೆ ಆಟೋ ದಲ್ಲಿ ಕೆಬ್ಬಿಣವನ್ನು ತುಂಬಿ ಇಡಿ ಇರಿಸಲಾಗಿದೆ.

ಎರಡು ಎಲ _ಇ _ಡಿ ಲೈಟ ಳನ್ನು ಅಳವಡಿಸಲಾಗಿದೆ ಮತ್ತು ಮೇಲೆ ನೀಲಿ ಪದರವನ್ನು ಅರಿಸಲಾಗಿದೆ.

ಅದರ ಪಕ್ಕದಲ್ಲಿ ಒಂದು ಕಿರಾಣಿ ಅಂಗಡಿ ಅಲ್ಲಿ ಚಿಪ್ಸ್ ಗಳು ಪಕ್ಕೀಟುಗಳು ಜ್ಯೂಸುಗಳು ಎಲ್ಲವನ್ನು --

ಮತ್ತಿದ ಬಿದಿರಿಗಳರನ್ನ ಕಂಬಗಳನ್ನು ಕಂಡು ಬರ್ತ್ತಿದೆ ಬಿದಿರಿನ ಕಂಬಗಳ ಮೇಲೆ ಒಂದು ಹಳೆಯ ಬಟ್ಟೆಯನ್ನು ಹಾಕಿದ್ದಾರೆ ನ--

ನ್ಯಾಚುರಲ್ ಅಂಡ್ ಆರ್ಗಾನಿಕ್ ಸ್ಟೋರ್ ಅಂತೇ ಬರೆದಿದೆ ಆರ್ಗಾನಿಕ್ ನ್ಯಾಚುರಲ್ ಗ್ರೀನ್ ಸಸ್ಟನೆಬಲ್ ಎನ್ನುವ ಒಂದು ನಾಕು ತರನಾದ ರೀತಿಯಲ್ಲಿ ಮಾರುತ್ತಿದ್ದಾರೆ.

ಇದರಲ್ಲಿ ಒಂದಿಬ್ಬರು ಹುಡುಗಿಯರು ಅಷ್ಟೇ ಕಂಡು ಬರುತ್ತಿದ್ದಾರೆ ಅವರು ಕು ಕೂತಿದ್ದಾರೆ.

ಇಲ್ಲಿ ಆಟೋ ಸ್ಟ್ಯಾಂಡ್ ಅ -ಅ ಚಿತ್ರವಾಗಿದೆ ಇಲ್ಲಿ ಒಂದು ದೊಡ್ಡದಾದ ಮರ ಇದೆ ಒಂದಿಷ್ಟು ಟವರ್ ಗಳಿದೆ.

ಇದು ಬಸ್ ಸ್ಟ್ಯಾಂಡ್ ಬಾಜುವೆ ಈ ಆಟೋ ಸ್ಟ್ಯಾಂಡ್ ಗಳು ನಿಂತಿದ್ದಾವೆ ಒಂದಿಷ್ಟು ಮಹಿಳೆಯರು ತಾವು ಊರಿಗೆ ತೆರಳಲು ಆಟೋಗಳನ್ನು ವಿಚಾರಿಸುತ್ತಿದ್ದಾರೆ.

ಇಲ್ಲಿ ಒಂದು ಕುರ್ಚಿಯ ಕಂಡು ಬರ್ತಿದೆ ಮತ್ತು ಇಲ್ಲಿ ಮೇಲೆ ಫಿಲಿಪ್ಸ್ ಲೈಟಿಂಗ್ಸ್ ಗಳನ್ನು ಮಾಡಿದ್ದಾರೆ.

ಮತ್ತು ಈ ಚಿತ್ರದಲ್ಲಿ ಒಂದು ಗಾರ್ಡನ್ ಕಂಡು ಬರುತ್ತದೆ ಗಾರ್ಡನ್ನಲ್ಲಿ ಒಂದಿಷ್ಟು ನಾಕೈದು ಪುರುಷರು ಒಳಗಡೆ ಹೋಗಿ ನಿಂತಿದ್ದಾರೆ.

ಈ ಕಾರು ಒಂದ್ ಬೂದು ಬಣ್ಣದ ಕಾರ ನಿಂತಿದೆ ಹಿಂದೆ ರೆಡ್ಡು ಕಲರ್ ದ ಲೈಟಿಂಗ್ಸ್ ಗಳು ಇದೆ.

ಮತ್ತು ಪುರುಷ ಒಬ್ಬ ಮಹಿಳೆಯನ್ನು ಕುಂತಿದ್ದಾಳೆ ಒಂದು ಟೇಬಲ್ ನ ಮೇಲೆ ನೀರಿನ ಡಬ್ಬಿಯನ್ನು ಇರಿಸಿದ್ದಾರೆ.

ಮೋಡ ಕವಿದ ವಾತಾವರಣವು ಸೃಷ್ಟಿಯಾಗಿದೆ ನೀರು ತಿಳಿಯಾಗಿದೆ ಮತ್ತು ಅಲ್ಲಿ ನೀರಿನ ದಡಿ ದಡದಲ್ಲಿ ಒಬ್ಬರು ಹಡಗಿನಲ್ಲಿ ಹೋಗುತ್ತಿರುವ ದೃಶ್ಯವೂ ಕಂಡು ಬರುತ್ತಿದೆ.

ಆ ಕಡೆ ಒಂದು ನದಿ ಇದೆ ಇಲ್ಲಿ ನದಿ ಇದೆ ಮತ್ತು ಇಲ್ಲಿ ಒಂದಿಷ್ಟು ಬೈಸಿಕಲ್ ಗಳು ನಿಂತಿವೆ ಒಂದಿಷ್ಟು ಕಾರ್ ಗಳು ನಿಂತಿವೆ.

ಸಂಪಿಗೆ ಹೂಗಳಾಗಿವೆ ಇವನ್ನು ಆ- ಸಮಾರಂಭದಲ್ಲಿ ಡೆಕೋರೇಷನ್ ಮಾಡಲು ಬಯಸುತ್- ಬಳಸ್-ಬಳಸುತ್ತಾರೆ ಮತ್ತು--

ಜನರು ಒಪ - ಸಮಾರಂಭವನ್ನು ಮುಗಿಸಿಕೊಂಡು ಹೊರಗಡೆ ಬರುತ್ತಿದ್ದಾರೆ ಒಬ್ಬ- ಒಬ್ಬಳು ಮಹಿಳೆಯು ಖರೀದಿ ತಿನಿಸುಗಳನ್ನು ಖರೀದಿ ಮಾಡುತ್ತಿದ್ದಾಳೆ ಒಂದು --

ಈ ಚಿತ್ರದಲ್ಲಿ ಒಂದು ಸಮುದ್ರ ಕಂಡು ಬರ್ತಿದೆ ಸಮುದ್ರದ ತೀರದಲ್ಲಿ ಒಂದು ದೊಡ್ಡ ಹಡಗು ಅ ದೊಡ್ಡ ಹಡಗನ್ನು ಅಲಂಕರಿಸಿದ್ದಾರೆ ಮತ್ತು ರಾ --

ಈ ಚಿತ್ರದಲ್ಲಿ ಒಬ್ಬರ ಮೇಡಮ್ ಎಲೆಟ್ರಾನಿಕ್ ಬಟನ್ಸ್ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನಿಂಡಿಸುತ್ತಿದ್ದಾಳೆ ಈ ಮೇಡಮ್ ಒಂದು ಗುಲಾಬಿ ಮತ್ತು ಕಂದು ಬಣ್ಣದ ಚೂಡಿದಾರ ಅನ್ನು ಧರಿಸಿದ್ದಾಳೆ ಮತ್ತು.

ಈ ಟ್ರಾಕ್ಟರ್ ಗಳನ್ನು ಮಾರಲು ಇರಿಸಿದ್ದಾರೆ ಈ ಟ್ಯಾಕ್ಟರ್ ಗಳನ್ನು ಮಾರಲು ಮೇನ ಆಗಿ ಒಂದು ಹೊರಗಡೆ ನಿಲ್ಲಿಸಿದ್ದಾರೆ ಇದರಲ್ಲಿ ಮಹೇಂದ್ರ --

ಫ್ರಿಡ್ಜ್ ಗಳಲ್ಲಿ ಒಂದು ದೊಡ್ಡನೆಯ ಫ್ರಿಡ್ಜ್ ಸಿಮೆಂಟ್ ಕಲರ್ ದು ಒಂದು ಅದರ ಬಾಜು ಒಂದು ನೀಲಿ ಬಣ್ಣದ ಫ್ರಿಡ್ಜ್ ಕಂಡು ಬರುತ್ತಿದೆ ಹೈಯರ್ ಎಂದು ಕಂಪನಿಯ ಹೆಸರು ಇದೆ ಸ್ಟಾರ್ ಗಳಿವೆ.